ಇದು ಒಂದು ಐತಿಹಾಸಿಕ ಸ್ಥಳ ಇರೋದು ಅಥವಾ ವಿಜಯಪುರ ನಲ್ಲಿ ನಗರದಲ್ಲಿ ಇರುವ ಅತಿಯಾದ ನಿಯರೆಸ್ಟ್ ಪ್ಲೇಸ್ ಅನ್ನಬಹುದು. ಸೊ ಇದು ಪಾರ್ಕ್ನಲ್ಲಿ --

ಇದು ಒಂದ ಬ್ಯೂಟಿಫುಲ್ ಆದಂಥ ಸಿಟಿ ಪ್ಲೇಸ್ ಇದ್ದದು ಮಾರ್ನಿಂಗ್ ಟೈಮ್ ಏನಾಗುತ್ತೆ ಅಂದ್ರ ಸನ್ ರೈಸ್ ಆಗುತ್ತಾ ಅದು ಸೊ ಅದ್ಕ ಬ್ಯೂಟಿಫುಲ್ ಇಯರ್ ಇದು ಕಾಣುತ್ತಿದೆ.